ತುಂಬಾ ಮಕ್ಳು ಒಯಿತಾರೆ. ಎಜುಕೇಶನ್ ಮುಖ್ಯ ಟೀಚರ್ ರು ಕೂಡ ಚನಾಗೆ ಪಾಠ ಮಾಡ್ತಾರೆ. ಮಕ್ಳು ಕೂಡ ಚನ್ನಾಗಿ ನಾವ್ ಸ್ಕೂಲ್ ಹೋಯ್ತಿವ್ ಅನ್ಬಿಟಿ ಹೆಳ್ಬಿಟು ಮನೇಲಿ ಸ್ಕೂಲ್ ಗೆ ಬೇಗ ಓಯ್ತಾರೆ.

ಲಾಲ್ಬಾಗ್ ಪಾರ್ಕ್ ಗಳ್ನೆಲ್ಲ ನೋಡುದ್ರೆ ನಮಗೂ ತುಂಬಾ ಇಷ್ಟ. ಮಕ್ಳು ಅವಾಗ್ ಅವಾಗ ಕರ್ಕೊಂಡ್ ಹೋಗಿ ಅಂತ ಹೇಳ್ತಾರೆ. ಆದ್ರೆ ಯಾವಾಗಾರ ಫ್ರೀ ಇದ್ದಾಗ ಪಾರ್ಕ್ ಹೋಗಿರ್ತಿವಿ. ಲಾಲ್ಬಾಗ್ ಅಂತೂ ನೋಡಿಲ್ಲ ನಾವು.

ನಮ್ ಹಳ್ಳಿ ಕಡೆ ಕೂಡ ಒಂದ ಬೆಟ್ಟ ಐತೆ. ಅವ್ ಅಲ್ಲಿ ಪಕ್ಕದಲ್ಲಿ ಒಂದೂರ್ ಐತೆ. ಆದ್ರೂ ಆ ಬೆಟ್ಟಗುಡ್ಡಗಳ್ ನೋಡಿದಾಗ ಈಕಡೆ ಇಂದ ಹತ್ಬೇಕಾದ್ರೆ ಎಷ್ಟೋ ಸುಸ್ತ್ ಅಯ್ತಿತಿರತ್ತೆ. ಆಕಡೆ ಇಂದ ಇಳಿಬೇಕಾದ್ರೆ ಒಂತರ ಬೆಟ್ಟ ನೋಡಿ ಖುಷಿ ಅಯ್ತಿರತ್ತೆ ನಮ್ ಊರ್ ಹತ್ರನು ಒಂದ್ ಬೆಟ್ಟ--